ಮತ್ತು ಅದರ ಎದುರುಗಡೆ ಒಂದು ಗಿಡ ಇದೆ.

ಹಾಸ್ಪಿಟಲ್ ನಲ್ ಹಾಸ್ಪಿಟಲ್ ನ ಎದುರುಗಡೆ ಒಂದು ಕುರ್ಚಿ ಇದೆ.

ಪ್ಯಾಂಟ್ ಟಿ ಶರ್ಟ್ ಸಣ್ಣ ಮಕ್ಕಳು ಬಟ್ಟೆ.

ಗಳು ಮತ್ತು ದೊಡ್ಡವರದು ಲೆಂಗಾ ಓಡಿನಿ ಬಹಸ್ಟು ಬಟ್ಟೆಗಳಿವೆ.

ಒಂದು ಕಿರಾನಿ ದುಖಾನ್ ಇದೆ ಆ ದುಖಾನಿನಲ್ಲಿ ಬಹಷ್ಟು ಸಾಮಾನು ಇದೆ.

ಹಾಗು ಅಲ್ಲಿ ಇಬ್ಬರು ಮನುಷ್ಯರು ಇದ್ದಾರೆ.